ಇಲ್ಲಾ ನಾನ್ duty ಅಲ್ಲಿದೇನೆ duty ಗೆ ಹೋಗ್ತೇನ.

ಹಾ ನೀವ್ ಮಲಗ್ತೀರಾ? ನಂಗೆ ಮಧ್ಯಾಹ್ನ ಸ್ವಲ್ಪ ಮಲಗ್ಬೇಕು ಬೆಳಿಗ್ಗೆ ಬೇಗ ಏಳ್ ಏಳ್~

ನಮ್ದೇಲ್ಲ ಚಾ ಆಗ್ತಾ ಉಂಟ್ ಈಗ.

ಮತ್ತೇ ವಿಶೇಷ ಎಲ್ಲ Deepavali ಯಲ ಬಂತಲ್ಲಾ.

ಹಾ ಗಮ್ಮತ್ ಮಾಡುದ್ ದೀಪಾವಳಿ ಹ ಹಾ

Special ಇದು ಎಲ್ಲ ಇರ್ತದೆ ಮತ್ತೆ ಗಮ್ಮತ್ ಅಂದ್ರೆ ಮಕ್ಕಳದ್ದೆಲ್ಲಾ ಪಟಾಕಿ ಹೊಡಿಯೋದೇ ಗಮ್ಮತ್ ಅಲ್ಲಾ .

ಈಗೆಲ್ಲ ಇಲ್ಲ ಅಲ್ಲಾ ಪಟಾಕಿ ಎಲಾ ಹೊಡಿಲಿಕ್ಕೆ. ಇಲ್ಲಾ ಆದ್ರೆಸ ಇಲ್ಲೆಲ್ಲಾ ಹೊಡೀತಾರೆ ಅಷ್ಟ್ ಮಕ್ಳೆಲ್ಲಾ ಸೇರ್ಕೊಂಡು ಮನೇಲಿ ನಮ್ದು ಮಗ ಇದ್ದಾನೆ.

ಅವ್ನಿಗೆ ಪಟಾಕಿ ಅಂದ್ರೆ ನೋಡ್ಲಿಕ್ಕೆ ಸಣ್ಣ ಇದ್ದಾನೆ ಪಟಾಕಿ ಅಂದ್ರೆ ಹೆದ್ರಿಕೆ ಈಗ.

ಪಟಾಕಿ ಅಂದ್ರೆ. ಹ್ಮ್ ಅದೇ ನಿಮ್ದು ಹೇಗೆ? ನಮ್ದು ನಾವಿಲ್ಲಿ ಪಟಾಕಿ ತರುದಿಲ್ಲ ಅಂತ ಇಲ್ಲ ಒಂದು ಸ್ವಲ್ಪ.

ಮತ್ತೆ ನಾವ್ ಹಣತೆ ತರೋದು. ವರ್ಷಕ್ಕೆ ಒಂದ್ ಹನ್ನೆರಡ್ ಹಣತೆ ಅಂತ.

ನಮ್ದ್ ಈ ಸಲಾ three thousand ನನ್ ಅತ್ತೆ ಇರುವಾಗ ಅತ್ತೆ ಅತ್ತೆ ಇರುವಾಗ start ಮಾಡಿದ್ದಾರೆ. ಹ ಹಾ ಹೋ .

ಹೌದ್ ಹೌದು. ಹಾ ಮೂರ್ ದಿನಸಾ ಹಣತೆ ಎಲ್ಲಾ ಇಡ್ತೇವೆ ಮತ್ತೆ ರಂಗೋಲಿ ಹಾಕ್ಲಿಕ್ಕೆ ಇದೆಯೆಲಾ ನಮ್ಗೆಲ್ಲಾ ಅದೇ interest ಜಾಸ್ತಿ ರಂಗೋಲಿ ಹಾಕೋದು. ಹಾ ಹಾ special Deepavali ಅಂದ್ರೆ special ಇಲ್ಲಾ.

ಕ~ ಇದು kadubu . ಹಾ ನೀವ್ ಮಾಡ್ತೀರಾ ಇಲ್ಲ ಅತ್ತೆ ಮಾಡ್ತಾರಾ? ಹಾ ನೀವ್ ಮಾಡುದಿಲ್ವ ಮನೆಯಲ್ಲಿ? ಮಾಡ್ತೇವೆ ಮಾಡ್ತೇವೆ. ಕಡ್ಬು ಆಗ್ಬೇಕು, ಮತ್ತೆ ಇದೆಲ್ಲ ಆಗ್ಬೇಕು ನಮ್ದುಸಾ ನಂಗೆ ಅಷ್ಟು ಸರಿ ಗೊತ್ತಿಲ್ಲ. ನಮ್ದ್ ಅದೆಲ್ಲಾ ಹಬ್ಬದ್ದು ಇದೆಲ್ಲಾ ಇದ್ರ preparation ಸಾ ಅತ್ತೆ ಮಾಡ್ಕೊಳ್ತಾರೆ. ನಂಗೆ ಅತ್ತೆ ಇಲ್ಲ ಹಾಗೆ ನಾನೆ ಮಡ್ಬೇಕು. ಹೋ ಹಾಗೆ ಬೇಕಾಗ್ತದೆ. ಅವ್ರ್ ಇದ್ದಾಗದ್ರೆ ನಾವು ಮತ್ತೆ ಮುಂದೆ ಹೋಗುದಿಲ್ಲ ಜಾಸ್ತಿ, ಅವ್ರು ಇದ್ದಾರ್ ಅಲ್ಲಾ ಮಾಡ್ತಾರ್ ಅಲ್ಲಾ ಅಂತ ಧೈರ್ಯ ಇರ್ತದಾಲಾ ಹಾಗೆ.

ನಾನ್ .

ಹಾಗೆ ಮತ್ತೆ ಅದೇ preparation ಎಲ್ಲಾ ತಯಾರಿ ಮಾಡ್ಬೇಕು. ಹೌದು ಪೂಜೆಯೆಲ್ಲ ಮಾಡ್ತಾರೆ ಅಲ್ಲಾ .

ಹೌದು ಹೌದು. ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಾ .

ಅದಕ್ಕೆಲ್ಲ ನಮ್ಗೆ ಎಲಾ ಕರೀತಾರ್ ಅಲ್ಲಾ ತುಂಬಾ ಜನ ಎಲಾ ಹಾಗೆ ಅದಕೆಲ್ಲಾ ಹೋಗ್ತೇವೆ ಮಗನಿಗೆ ಹೋಗೋದು ಇದೆಲ್ಲ ಮಾಡೋದ್ ಅಂದ್ರೆ ಇಷ್ಟ ಹಾಗೆ ಅಲ್ಲಿ ಎಲ್ಲಾ lightings ಎಲ್ಲಾ ಮಾಡಿರ್ತಾರೆ ಅಲ್ಲಾ ಅವ್ನಿಗೆ ಖುಷಿ ಆಗ್ತದೆ ಒಂದ್ ಸ್ವಲ್ಪ. ಹೌದು ಅದೊಂದ್ ಒಂದು ವಾರ ಇಡೀ ಎಲ್ಲ ಕಡೆ ನೋಡ್ಲಿಕ್ಕೆ ಚಂದ ಇರ್ತದೆ. ಹೌದು ಹೌದೌದು ಹ್ಮ್. ಅದೇ Udupi ಕಡೆಯೆಲ್ಲ ತುಂಬಾ grand ಮಾಡ್ತಾರೆ ಅಲ್ಲಾ?

ಹಾ ಹೌದು ಈಗ ನೋಡ್ಲಿಕ್ಕೆ ಹೊರಗಡೆಯಿಂದ ನೋಡ್ಲಿಕೆ ಖುಷಿ ಆಗ್ತದೆ. ನಂಗೆ ಅದೇ ನಮ್ಗು ನಮ್ husband ದು press ಅಲ್ಲಿ ಕರೀತಾರೆ.

ಹೌದು ಹೋಗ್ತೀರಾ ಅದೇ. ಅಲ್ಲೊಂದ್ ದೊಡ್ಡ box ಅಲ್ಲಿ ಕೋಡ್ತಾರೆ ಅವ್ರು Deepavali ಯಲ್ಲಿ sweets ನ ಹಬ್ಬಾ ಅಲ್ಲಾ. ಹೌದೌದ್ sweet ಎಲ್ಲ ಕೊಡ್ತಾರೆ. ಮತ್ತೆ ಇಲ್ಲಿ ತಾಯಿ ಮನೆಯಲ್ಲಿ ಯಾವಾಗ celebration ? ಅಲ್ಲಿಸಾ same ಏ day ನೇ ಬರ್ತದೆ ನಮ್ಗಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ.

ನಮ್ದಿಲ್ಲಿ ಗಂಡನ್ ಮನೆಯಲ್ಲಿ Deepavali ತಾಯಿ ಮನೇಲಿ ತುಳ್ಸಿ ಹಬ್ಬ. ಹಾ ಹಾ ಹೌದಾ. ನಮ್ same ಬರ್ತದೆ ಅದೇ ಒಂದ್ ದಿನಕ್ಕೆ ಮತ್ತೆ ನಮ್ಗೆ ಮತ್ತೆ ಅಲ್ಲೆಲ್ಲಾ ಹೋಗ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ. ಮತ್ತೆ ಮಾಡಿದ್ದು. okay okay . Okay ಸುಚಿತ್ರ ಮತ್ತೆ ಮಾಡ್ತೇನೆ ಆಯ್ತಾ.

ಹಾ ಆರಾಮ್ ಇದ್ದೀನೀ ಮಹೇಶ್ ನೀವ್ ಆರಾಮ್ ಇದ್ದೀರಾ? ಹಾ ಆರಾಮ್ ಇದೀವಿ ಮತ್ತ್ ಎಲ್ರು ಚೆನ್ನಾಗಿ ಇದಾರ ಅಣ್ಣಾ? ಎಲ್ಲರು ಆರಾಮ್ ನಿಮ್ ಕಡೆ ಎಲ್ಲಾ ಆರಾಮ? ಹೇ ಇಲ್ ಎಲ್ಲರು ಚೆನ್ನಾಗಿ ಇದ್ದಾರಪ. ಏನು covid ಏನು ಜಾಸ್ತಿ ಆಗಿದೆ ಅಂತೆ? ಈ Ballari ಅಲ್ಲಿ ಏನು ಇಲ್ಲ ಅಲ್ಲೇ Bangalore ಅಲ್ಲಿ ಬಾಳ start ಆಗಿದೆ ಅಂತ? ಹಾ ಎಲ್ಲ ಹಿಂಗೇ ಇದೆ ಇಲ್ಲಿ ಏನೋ Ballari ಗೆ ಬರಾಕ್ ಅವಕಾಶನೇ ಇಲ್ಲಾ ಯಾಕಂದ್ರೆ ಹಿಂಗ್ ಇರೋದ್ರಿಂದ ಮತ್ತ್ Ballari ಬಂದ್ರೆ ನಮ್ಮನೆಲ್ಲಿ quarantine ಮಾಡ್ತಾರೆ ಅಂತ ಭಯ ಹುಟ್ಕೊಂಡ್ಬಿಟ್ಟಿದೆ. ಹಾ ಅದು ಅಂತು ನಿಜ ನೀವ್ ಮತ್ ತಿರ್ಗಾ Ballari ಗೆ ಬಂದ್ರೆ ಇನ್ನಾ ಇಲ್ಲಿ Bangalore ಕಡೆಯಿಂದ ಬಂದಿರೋ ಕೊರೋನಾ ನಮ್ಗೆ ಹಚ್ತಾರೆ ಅಂತೇಳಿ ಸಲ್ಪ avoid ಮಾಡೋದು ಜಾಸ್ತಿ ಹುಷಾರು. ಅದಕ್ಕೇ ಬೇಡ ಅಂತ ವಿಚಾರಿಸ್ತಿದೀನಿ ಮನೆಗ್ ಕೂಡ ಏನ್ ಬರ್ತಿಯಾ ಬಿಡು ಅಲ್ಲೇ ಇರು ಅಂತ ಹೇಳ್ತಿದಾರೆ ಹಾ ಒರಗಡೆ ಹೋಗ್ಬೇಕಾದಗನೂ ಹುಷಾರು ಸ್ವಲ್ಪ mask use ಅದಕ್ಕೇ ಇಲ್ಲೆ room ನಿವಾಳ್ಸ್ತಿದಿವಿ ಸುಮ್ನೆ ಯಾಕ್ ಬರದು ಬಿಡು ಅಂತಾ. ಹ್ಮ್ ಜಾಸ್ತಿ ಹೊರಗಡೆ ಹೋಗ್ಬೇಡ friends ಜೊತೆಗೇ ಮನೆಯಲ್ಲೇ ಇರು.

ಮತ್ತೆ ಮನೆಯಲ್ಲಿ ಅಕ್ಕ ತಂಗಿ ಎಲ್ಲರೂ ಆರಾಮ್ ಇದಾರ? ಹಾ ಎಲ್ಲಾರೂ ಚೆನ್ನಾಗಿ ಇದಾರಪ್ಪ ಅಲ್ಲಿ ನಿಮ್ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಇದಾರ? ಎಲ್ಲರೂ ಆರಾಮ್ ಇದಾರೆ ಒನ್ಕಡೆ ಏನಾದ್ರೂ ಆಕಡೆ ಮನೆ ಕಡೆ ಹೋದ್ರೆ ನಮ್ ಅಮ್ಮ ಅವರ್ನೆಲ್ಲ ನೋಡ್ಕೊಂಡು ಹೇಳು ವಿಚಾರ ಮಾಡಿ ಹೇಳು ಹೆಂಗ್ ಇದಾರೆ ಏನು ಅಂತ ಆಯ್ತು ಹೋದ್ರೆ ಹೇಳ್ತಿನಿ ಅದ್ರಕ್ಕಿಂತ ಹೆಚ್ಚಿಂದ.

ಹಾ ನೀನ್ ಅಲ್ಲೇ ಇರು ಎಲ್ಲಾ ಆರಾಮ್ ಆದ್ಮೇಲೆ ಬರ್ವಂತೆ ಮತ್ತೆ ಇಲ್ಲಿ ಬಂದು problem ಆಗದು ಬೇಡಾ. ಹೌದು ಹೌದು ಏನ್ ಇಲ್ಲಾ ಇಲ್ಬಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ಹರಡ್ತಾ ಹೋಗತ್ತೆ ಅಷ್ಟೆ. ಅದೇ in case ಮತ್ತೆ ಕರೋನ ಜಾಸ್ತಿ ಆಯ್ತಂದ್ರೆ college ಮತ್ತೆ ಬಂದ್ ಮಾಡಿ lockdown ಮಾಡಿ ಬಿಡ್ತಾರೆ lockdown ಆಗ್ಬಿಡ್ತನಂದ್ರೆ. ಅದು ನಮ್ Ballari ಜನ ಗೊತ್ತಲ್ಲ.

ಹಾ Ballari ಯಿಂದ Bangalore ಗೆ ಬರ್ಬೋದಪಾ ಅಲ್ಲಿಂದ್ ಇಲ್ಲಿಗೆ ಬರಂಗಿಲ್ಲಾ.

ಹಾ ನಾವ್ ಬೇಕಾದ್ರೆ ನಿನ್ನ ನೋಡಾಕ್ ಬರ್ತೀವಿ ನೀನ್ ಅಲ್ಲೇ safe ಆಗಿ ಇರು. ಇಲ್ಲೇ safe ಆಗಿ ಇರ್ಬೇಕು ಅಲ್ಲಿಗ್ ಬರಾಕ್ ಆಗಲ್ಲ.

ಸಮಾಚಾರ ಏನೂ ಇಲ್ಲಾ ಇದೇ college start ಆಗಿದಾವೆ but college ಕಡೆಯೆಲ್ಲಾ ಇದೇ ಸುದ್ದಿ ಕರೋನ start ಆಗ್ಬಿಟ್ಟಿದೆ ಮತ್ತೆ lockdown ಮಾಡ್ತಾರೆ ನಮ್ education ಮತ್ತೆ stop ಆಗ್ಬಿಡುತ್ತೆ.ಅಂತ ಬಾಳಾ Ballari ಅಲ್ಲಿ ಏನ್ ಐತೆ ಬಿಡು ಎಲ್ಲ online ನಾಗ್ exam ಗಳು online ಅಲ್ಲೇ pass ಆಗ್ತಿವಿ . ಆದ್ರೂ ಈ ಕೊರೊನದಿಂದ ಏನ್ online ಅಂದ್ರುನೂ college ಗ್ ಹೋಗ್ ಕಳಿಯೋದ್ಕಿಂತ phone ನಲ್ಲಿ ಅಷ್ಟೊಂದ್ knowledge ಸಿಗಲ್ಲ ಅನ್ಕೊಂತಿನಿ.

ಈ ಕಾಲದಲ್ಲಿ knowledge ಎಲ್ಲ ಯಾರ್ ನೋಡ್ತಾರೆ ಹೆಂಗ್ work ಮಾಡ್ತಾರೆ ಅನ್ನೋದನ್ನ ನೋಡ್ತಾರೆ. ಹಾ ಅದೇ fashion ಆಗ್ಬಿಟ್ಟಿದೆ ಈಗ online ಅನ್ನೋದು.

At least college ಇದ್ರೆ friends ಉ college ಉ teachers ಉ ಅವು ಇವು ಅಂತ ಏನಾದ್ರು ಸ್ವಲ್ಪ connection ಇರ್ತಿತ್ತು ಈಗ್ only mobile ಆಗ್ಬಿಟ್ಟಿದೆ ಅಲ್ಲಾ ಅದು fashion ಆಗ್ಬಿಟ್ಟಿದೆ .

ಎಲ್ಲಾ digital ಆಗುತ್ತೆ ಮಾರಾಯ next ಏನಾಯ್ತದೊ. ಏನ್ ಮಾಡಕಿಲ್ಲ ಪಾ ಮತ್ತೆ.

ಭೇಟಿ ಆಗೋದು ವಿಚಾರನೆ ಇರಲ್ಲೇನೋ ಬರಿ phone ಮಾತಾಡೋದೇ ಆಗ್ಬಿಡತ್ತೆ ಜಗತ್ತು. ಅದಕ್ಕೇ ಹಿಂಗೆಲ್ಲ ಆಗಾದ್ಬೇಡಾಂತಾನೆ ಅಂತಾನೇ ನಿನ್ನ ಅಲ್ಲೇ safe ಆಗಿ ಇರು ಎಲ್ಲ ಕಮ್ಮಿ ಆದ್ಮೇಲೆ Ballari ಬಂದು ಎಲ್ಲರನ್ನು ನೋಡ್ಕೊಂಡು ಹೋಗ್ವಂತೆ. ಬರೋಣ ಬರೋಣ ಎಲ್ಲ ಆರಾಮ್ ಅಲ್ಲಾ. ಏ ಎಲ್ರು ಆರಾಮ್ ನೋಡ್ ಪ ಅಲ್ಲಿ ನೀವ್ ಎಲ್ಲರೂ ಚೆನ್ನಾಗಿ ಇರಿ ಜಾಸ್ತಿ ಹೊರಗಡೆ ಹೋಗಬೇಡ್ರಿ friends ಜೊತೆ ಸುತ್ತಾಡಕ್ಕೆ.

ಮತ್ತೆ ಎಲ್ಲರು ಆಗಿದ್ದಾರಾ? ಹಾ ಹಾಕ್ತಿದಾರೆ ಅಲ್ಲಿ ನಿಮ್ದು ಹೆಂಗ್ ಇದೆ college ಉ running ಇದೇನಾ ಇಲ್ಲಾ ಏನಾದ್ರೂ ಕೊರೋನಾ ಇದೆ ಅಂತೇಳಿ mask sanitizer distance ಎಲ್ಲಾ ಹೇಳ್ತಿದಾರ ಹೆಂಗ. ಎಲ್ಲವೂ ಇದೆ ಎಲ್ಲವೂ ಕಡ್ಡಾಯವಾಗಿದೆ. ಎಲ್ಲವೂ ಕಡ್ಡಾಯವಾಗಿ ಪಾಲಿಸ್ಲೇಬೇಕ್.

ಏ ಅಂತಿದಾರೆ ಇನ್ನ ಬಂದಿಲ್ಲಲ್ಲಾ ಅಂತ ಸ್ವಲ್ಪ ಹಂಗೆ neglect ಮಾಡ್ತಿದಾರೆ .

ಹಿಂಗೆ neglect ಮಾಡ್ತಾರೆ ಮತ್ತೆ but ಇಲ್ಲಿ neglect ಮಾಡಾಂಗಿಲ್ಲ neglect ಮಾಡಿದ್ರೆ ಎಲ್ಲ ದಂಡ ಹಾಕ್ತಾರೆ ಇಲ್ಲಿ. ಹ್ಮ್ ಅಲ್ಲಿ ಏನ್ neglect ಮಾಡಾಕ್ ಹೋಗ್ಬೇಡಪಾ ಇನ್ನಾ ಅಲ್ಲಿ ಬಂದಿದೇ ಅಂತ ಬಹಳಷ್ಟು ಆಗ್ತಿದೆ. ಮಹೇಶ ಮತ್ತೆ ಮಾಡ್ತೀನಿ ಇರು ಬೇರೆ call ಬರ್ತಿದೆ.

Hai ಪ್ರಥ್ವಿ ಹೇಗಿದ್ದೀರ? ಹ ನಾನು ಹುಷಾರಿದ್ದೇನೆ ನೀವು. ಹಾ ನಾನು ಕೂಡ ಹುಷಾರಿದ್ದೇನೆ ಮತ್ತೆ?

ನಾನ್ Manipal ದಲ್ಲಿ. ಹೌದಾ? ನಾನು ಇನ್ನುಸಾ ಕಲಿತ ಇದೇನೆ.

ಹಾ ಒಳ್ಳೆ ಉಂಟು ಈಗ ನಾನು ಅದೇ Mangalore University ಅಲ್ಲಿ ಆ B.Com ಮಾಡ್ತಾ ಇದೇನೆ. ಹಾ ಹೌದಾ? ಈಗ final year ನಂದು.

ಅದೇ ಮತ್ತೆ CA ಮಾಡುವ ಅಂತ ಇದ್ದೇನೆ. So ಅದಕ್ಕೆ ಈಗ coaching classes ಎಲ್ಲ ಹುಡ್ಕಿ ಆಯ್ತ್ ಈಗ Bangalore ಅಲ್ಲಿ. So ಇನ್ನು ಅಲ್ಲಿಗೆ ಹೋಗುವ ಅಂತ ಇದೇನೆ ಅಂದ್ರೆ .

ಹಾ ಹೌದಾ ನಂಗೆ ಕೂಡ ಕಲಿಬೇಕು ಅಂತ ಆಗ್ತಾ ಇತ್ತು ಮರ್ರೆ.

ಹ್ಮ್ ಹ್ಮ್ ನೀವ್ ಎಲ್ಲಿ ತನಕ ಮಾಡಿದ್ರಿ ಎಂತ ಕಲ್ತಿದ್ರಿ? ನಾನು second PU ಮಾಡಿ ಮತ್ತೆ ITI ಮಾಡಿ ಈಗ job ಬಂದದ್.

ಹ್ಮ್ ಅಂದ್ರೆ ಮಾಡ್ಬಹುದ್ ಇತ್ತು . ಹಾ ಮಾಡ್ಬಹುದ್ ಇತ್ತು ಆದ್ರೆ friends ಎಲ್ಲ ITI ಎಲ್ಲ ಸೇರಿದ್ರಲ್ವ ಅದ್ಕೆ ನಾನು ಕೂಡ ಹೋಗಿದ್ದು.

ಹ್ಮ್ ಹ್ಮ್ ಈಗ ಅಲ್ಲಿ ಕೆಲಸದ ಆ ಇದೆಲಾ ಹೇಗೆ ಉಂಟು ಅಂದ್ರೆ ತುಂಬಾ ಕಷ್ಟ ಉಂಟಾ ಅಥವಾ ಇಲ್ಲ ಸುಲಭದಲ್ಲಿ ಎಲ್ಲ . ಏನ್ ಇಲ್ಲ ಆರಂ ಉಂಟು.

ನಿಮ್ಮದು ಕೆಲಸ ಅಂದ್ರೆ ಯಾವ ಇದ್ರಲ್ಲಿ ಯಾವ ವಿಷಯದಲ್ಲಿ? ಅದು air conditioning .

Manipal ಅಲ್ಲಿ MAHE ಅಲ್ಲಿ.

ಹ್ಮ್ ಹ್ಮ್ ಹ್ಮ್ ನಾನ್ ಮತ್ತೆ ಅದೇ ಇದು Bangalore ದು CA ದು ಆದ ಮೇಲೆ ನಮ್ಗೆ ಈಗ ಇದು auditing ಅಂತೆಲಾ ಇರತ್ತೆ. So CA ಕೆಳಗೆ ಕೆಲಸ. ಹಾ ನಾನು ಕೂಡ Bangalore ಅಲ್ ಇದ್ದೆ ಮೊದ್ಲು.